ಅದರಲ್ಲಿ ಒಂದು ಕಾರು ಹಾಗೆ ಒಂದು ಟ್ರಾಲಿ ಹಾಗೆ ಒಬ್ಬ ವ್ಯಕ್ತಿ ವೈಟ್ ಶರ್ಟ್ ಹಾಕಿಕೊಂಡು ನಡಿತಿರಬಹುದು.

ಮತ್ತು ಒಂದು ವಾಹನ ಸಹ ಕಾನಿಸುತಿದೆ.

ಇದು ಒಂದು ಬೇಕರಿ ಇದೆ ಇದರಲ್ಲಿ ನಾನಾ ರೀತಿಯ ಆ ತಿನಿಸುಗಳಿವೆ.

ಎದ್ರುಗಡೆ ನಾನಾ ರೀತಿಯ ಗಿ ಮರಗಳಿಗೆ ಲೈಟ್ಸ್ ಕೂಡ ಇದಾವೆ.

ಉಪ ಸ್ಕಿ ಹಾಗ ಇನೊಬ್ಬ ಅ ವ್ಯಕ್ತಿ ಹಾಗು ಒಬ್ರು ಇದ್ದಾರೆ.

ಓ ಟೇಬಲ್ ಇದಾವೆ ಚೇರ್ಸ್ ಇದಾವೆ ಟೇಬಲ್ ಮೇಲೆ ಒನ್ ಬಾಟಲ್ ಜಗ್ ಇದಾವೆ.

ಇದು ಒಂದು ಹಣ್ಣಿನ ಮಾರ್ಕೆಟ್ ಇದೆ ಇಲ್ಲಿ ಮುರ ನಾಲ್ಕು ತರಹದ ಲೈಟ್ ಕಾಣಿಸುತ್ತಿವೆ.

ಮತ್ತು ಅ ಮೇಲ್ಗಡೆ ಅ ಬಣ್ಣ ಬಣ್ಣದ ಅ ಪೇಂಟ್ ಅನ್ನು ಹಚ್ಚಲಾಗಿದೆ.

ಇಲ್ಲಿ ಒಂದು ಆಫೀಸ್ ತರ ಕಾಣಿಸುತಿದೆ.

ಅದರ ಮೇಲೆ ಹಾಗೆ ರೇಟ್ ಕೂಡ ಬರದಿದಾರೆ ಜಾಮೂನ್ ಒನ್ ತ್ರಿಕ್ ಒನ್ ಫೋರ್ --

ಇದು ಒಂದು ಮೀನ್ ಶಾಪ್ ಆಗಿದೆ.

ಮತ್ತು ಮೀನುಗಾರರು ಅದ ಮೀನು ಮಾರುವರು ಅದನ್ನು ಆ--

ಇದು ಒಂದು ಜಿಮ್ ಮಾಡುವ ಸ್ಥಳವಿದೆ.

ಮತ್ತೆ ಎದರಗಡೆ ಎ ಒಂದು ಸ್ಕೂಟಿ ನಿಂತಿದೆ ಮ್ --

ಮತ್ತೆ ಈ ಪಕ್ಕದಲ್ಲಿ ಒಂದು ಸಾರಿ ಅ ಸಾರಿ ಒಂದು ಸ್ಟ್ಯಾಂಡ್ ಕೂಡ ಇದೆ.

ಹಾಗೆ ಪಕ್ಕದಲ್ಲಿ ಥ್ರೀ ಬ್ಲಾಕ್ ಕಾರ್ಸ್ ಇನ್ನು ಟು ಬ್ಲಾಕ್ ಟು ಕಾರ್ಸ್ --

ಎಲ್ಲಿ ಎದ್ರುಗಡೆ ನಾಲ್ಕು ಪೋಸ್ಟರ್ ಇದ್ದಾ--